ಹಾಗು ಒಂದು ದೊಡ್ಡದಾದಂತಹ ಫಲಕ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು.

ಇದು ಒಂದು ಗೋಡೆಯಮೇಲೆ ಸ್ವಚ್ಛ ಸರ್ವೇಕ್ಷಣ ಎರಡ ಸಾವಿರದ ಇಪ್ಪತ್ ಎರಡು ಎಂದು ಬರೆಯಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿರುವುದನ್ನು ಕಾಣಬಹುದು ಅವನು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡಿರುವುದನ್ನು ನಾವು ಗಮನಿಸಬಹುದು.

ಇದು ಒಂದು ರೀತಿಯ ಕಾಡುಪ್ರಾಣಿ ಆಗಿದೆ ಇಲ್ಲಿ ಹಲವಾರು ಕಾಡು --

ಈ ಮನೆಯನ್ನು ಇನ್ನು ಸಿಮೆಂಟಿನಿಂದ ಮೇಲ್ಚಾವಣೆಯನ್ನು ಹಾಕಿರುವುದನ್ನು ನಾವು ಗಮನಿಸಬಹುದು. ಹಾಗು ಅಲ್ಲಿ ಜಲ್ಲಿ ಮತ್ತು ಕಲ್ಲುಗಳು ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು.

ಹಾಗು ಇದು ಒಂದು ಪಾರ್ಕ್ ರೀತಿಯ ವ್ಯವಸ್ಥೆಯನ್ನು ಹೊಂದಿದ್ದು ಹಾಗು ಇಲ್ಲಿ ಜನರು ವಾಕ್ ಮಾಡಲು--

ಒಂದು ಬದಿಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಒಂದು ಬದಿಯಲ್ಲಿ ಮರಗಳನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ನಾವು ಕಾಣಬಹುದು.

ವಿದ್ಯುತ್ ದೀಪಗಳು ಉರಿಯುತ್ತಿರುವುದನ್ನು ಕಾಣಬಹುದು ಈ ಹಾಸನಗಳು ಕೆಂಪು ಹಾಗು ಕಪ್ಪು ಬಣ್ಣದಲ್ಲಿ ಇರುವುದನ್ನು ನಾವು--

ಇದು ಒಂದು ನೀರಿನ ಕೊಳಾಯಿ ಎಂದು ಹೇಳಬಹುದು. ಈ ಕೊಳಾಯಿಯು ನೀರಿನಲ್ಲಿ ತುಂಬಾ ಶೇಖರವಾಗಿರುವುದನ್ನು ನಾವು ಗಮನಿಸಬಹುದು.

ಇಲ್ಲಿ ಒಂದು ದೊಡ್ಡದಾದಂತಹ ಫಲಕ ಇರುವುದನ್ನು ನಾವು ಕಾಣಬಹುದು. ಈ ಫಲಕವು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಬರೆದಿರುವುದನ್ನು ಕಾಣಬಹುದು.

ಇದು ಒಂದು ದ್ವಿಚಕ್ರ ರಿಪೇರಿ ಮಾಡುವಂತಹ ಒಂದು ಅಂಗಡಿ ಎಂದು ಹೇಳಬಹುದು.

ನೋಡಲು ತುಂಬಾ ಸ ಚನ್ನಾಗಿದೆ ಹಸಿರು ಹಾಗು ಕೆಂಪು ಬಣ್ಣ ಹಾಗು ನೀಲಿ ಬಣ್ಣದ ರಂಗೋಲಿಗಳ ಬಣ್ಣಗಳನ್ನು ನಾವು ಕಾಣಬಹುದು.